ಮುಂದಗಡೆ ಒಂದಿಷ್ಟು ಬೈಕುಗಳು ಇದವೆ ಹಾಗೆ ಜನರು ಅಡ್ಡಾಡ್ತಾ ಇದ್ದಾರೆ ಮತ್ತು ಇದ್ಯಾವುದು ಅಂತ ಗೊತ್ತಾ--

ಇದು ಒಂದು ದೊಡ್ಡದಾದ ಕೆರೆ ಇದೆ. ಕೆರೆಯ ಪಕ್ಕದಲ್ಲಿ ಚಿಕ್ಕ ಪುಟ್ಟ ಹುಲ್ಲುಗಳು ಮತ್ತು ಗಿಡ ಮರಗಳಿವೆ.

ಇದು ಒಂದು ಫಿಲಂ ಟಾಕೀಸ್ ಆಗಿದೆ ಅದರ ಫಿಲಂ ಸ್ಟಾರ್ಟ್ ಆಗಿದೆ ಹಾಗೂ ಅದನ್ನ ನೋಡಲಿಕ್ಕೆ --

ಹಾಗೂ ಅದರಲ್ಲಿ ಸುತ್ತಲೂ ಕಂಬಿಗಳಿಂದ ಕಾಂಪೌಂಡ್ ತರ ಕಟ್ಟಡಾ ಹಾಗೂ ಮನೆಗಳು ಇದೆ.

ಇಲ್ಲಿ ಒಂದು ಹರಿಯುತ್ತಿರುವ ನೀರು ಇದೆ ಇದು ನೀರು ಹರಿಯುತ್ತಾ ಹೋಗುತ್ತಿದೆಇದು ನೀರು ಹರಿಯುತ್ತಾ ಹೋಗುತ್ತಿದೆ ಮತ್ತೆಮುಕ್ಕದಲ್ಲಿ ದಂಡೆಗೆ ಕಲ್ಲುಗಳಿವೆ.

ಇದು ಹಳೆಯ ಕಾಲದ ಕಟ್ಟಡವಿದು ಇಲ್ಲಿ ಇದರ ಸುತ್ತ ಚಿಕ್ಕ-ಪುಟ್ಟ ಗಿಡಗಳು ಮತ್ತು--

ಮತ್ತು ಬಿಸ್ಕೆಟ್ ಅನ್ನ ಬಾಟನಲ್ಲಿ ಹಾಕಿಕ್ಕಿದ್ದಾರೆ ಹಾಗೂ ಮುಟ್ಟೆಗಳು ಇವೆ ಹಾಗೂ ಜ್ಯೂಸ್ ಇದೆ.

ಗಿಡ ಮರಗಳಿವೆ ಮತ್ತು ಇದು ಮೋಡ ಕವಿದ ವಾತಾವರಣ ಆಗಿದೆ.

ಇಲ್ಲಿ ಮಣ್ಣಿನಿಂದ ತುಂಬಿರುವ ರೋಡ್ ಇದೆ ಕಚ್ಚಾ ರೋಡು ಹಾಗು ಪಕ್ಕಾದಲ್ಲಿ ಅಂಗಡಿಗಳು ಮ---